ಪಕ್ಕದಲ್ಲಿ ಈ ಒಂದು ಒಬ್ಬ ಮನುಷ್ಯ ಇರೋದು ನೋಡಬಹುದಾಗಿದೆ ಸುತ್ತಮುತ್ತಲು ಬಿಲ್ಡಿಂಗ್ಸ್ ಗಳನ್ನು ಸಹ ನಾವು ಕಾಣಬಹುದಾಗಿದೆ.

ನೀರಿನ ಫಿಲ್ಟರ್ ಅನ್ನು ಸಹ ನೋಡಬಹುದಾಗಿದೆ. ಹಿಂದೆ ಕೆಲವು ವ್ಯಕ್ತಿಗಳ ಕುರಿತು ಸಹ ನೋಡಬಹುದಾಗಿದೆ. ಆ ಗೋಡೆಯ ಮೇಲೆ ಒಂದು ಅಡಿ ಮತ್ತು ಗಡಿಯಾರ ಮತ್ತು ಕ್ಯಾಲೆಂಡರ್ ಮತ್ತುನು.

ಇಲ್ಲಿ ಸುತ್ತಲು ಜನಗಳನ್ನ ಸಹ ನೋಡಬಹುದಾಗಿದೆ ಹಾಗು ಇಬ್ಬರು ಆಂಟಿ ಗಳನ್ನೂ ನೋಡಬಹುದು ಹಾಗು ಸುತ್ತಲೂ ಗಿಡ ಮರ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮತ್ತು ಬೈಕ್ ಗಳನ್ನೂ ನೋಡಬಹುದು.

ಹಾಗು ಇಲ್ಲೊಬ್ಬಾ ವ್ಯಕ್ತಿಯು ಫಿಶ್ ಅನ್ನು ಕಟ್ ಮಾಡುತ್ತಿರುವುದು ಶೋ ನೋಡಬಹುದಾಗಿದೆ. ಇಲ್ಲಿ ಐಸ್ ಕ್ಯೂಬ್ ದಬ್ಬಾಗೋಲ್ ಅದಾವೆ ಅದರ ಮೇಲೆ ಕೆಲವು ಬಕೆಟ್ ಗಳನ್ನ ಸಹ ನಾವ್ ಇಲ್ಲಿ ಕಾಣಬಹುದಾಗಿದೆ.

ಹಾಗು ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ನೋಡಬಹುದಾಗಿದೆ ಹಾಗು ಸುತ್ತ ಮುಟ್ಟಲು ಗಿಡ ಮರಗಳ್ಳನ ನಾವಿಲ್ಲಿ ಕಾಣಬಹುದಾಗಿದೆ. ಅಲ್ಲೇ ಒಂದು ಬಿಲ್ಡಿಂಗ್ ಅನ್ನ ಸಹ ನಾವಿಲ್ಲಿ ಕಾಣಬಹುದಾಗಿದೆ.

ಸುತ್ತಲೂ ಕಾರು ಮತ್ತು ಬೈಕ್ ಜನ ಸಂದಣಿ ಯನ್ನು ನೋಡಬಹುದಾಗಿದೆ ಅಲ್ಲಲ್ಲೇ ಲೈಟ್ ಕಂಬಗಳು ಬಿಲ್ಡಿಂಗ್ ಕಾಂಪೌಂಡ್ ಸಹ ನಾವು ಕಾಣಬಹುದಾಗಿದೆ .

ನಾವಿಲ್ಲಿ ಒಂದು ಡಾ ಕೆಫೆ ಕಾಫಿ ಡೇ ಅನ್ನು ನೋಡಬಹುದಾಗಿದೆ ಇಲ್ಲಿ ಚೆ ಟೇಬಲ್ ಮತ್ತು ಚೇರ್ ಅನ್ನು ನೋಡಬಹುದಾಗಿದೆ.